ಹಾಗೆ ದುರ್ಗ ದೇವಿ ಮಂದಿರ ಇದೆ.

ಇಲ್ಲಿ ನಾವು ಒಂದು ಟಿ_ವಿ ಯನ್ನು ನೋಡಬಹುದು ಹಾಗೆ ಕುರ್ಚಿಯನ್ನು ನೋಡಬಹುದು.

ಕಪ್ಪು ಮತ್ತು ಬಿಳಿ ಬಣ್ಣದ ಗೋಡೆಗಳನ್ನು ನೋಡಬಹುದು ಬಿಳಿ ಬಣ್ಣದ ಲೈಟ್ ಗಳನ್ನು ನೋಡಬಹುದು.

ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣದ ಬಾವುಟವನ್ನು ನೋಡಬಹುದು.

ಇಲ್ಲಿ ನಾವು ಬಿಳಿ ಬಣ್ಣದ ಪರದೆಯನ್ನು ನೋಡಬಹುದು.

ವ್ಯಕ್ತಿಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಹಾಗೆ ಮೀನನ್ನು ಮಾರುತ್ತಿರುವ ವ್ಯಕ್ತಿಯನ್ನು ನೋಡಬಹುದು.

ಹಾಗೆ ವ್ಯಾಯಾಮ ಮಾಡುವ ಯಂತ್ರೋಪಕರಣಗಳನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಒಬ್ಬನ ಪುಸ್ತಕದ ಅಂಗಡಿಯ ಎದುರುಗಡೆ ಒಬ್ಬ ನಿಂತಿರುವ ವ್ಯಕ್ತಿ ಯನ್ನು ನೋಡಬಹುದು.

. ಈ ಚಿತ್ರವು ವ್ಯಾಯಾಮ ಕೇಂದ್ರದ್ದಾಗಿರುತ್ತದೆ

ಹಾಗು ಫ್ಯಾನ್ ಗಳನ್ನು ನೋಡಬಹುದು ಹಾಗು ಬಿಳಿ ಬಣ್ಣದ ಲೈಟ್ ಗಳನ್ನು ನಾವು ಈ ಚಿತ್ರಣದಲ್ಲಿ ನೋಡಬಹುದು.

ಹಾಗೆ ಫ್ಯಾನ್ ಗಳನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ಗ್ಯಾಸ್ ಹೊಲೆಗಳನ್ನು ನಾವು ಇಲ್ಲಿ ನೋಡಬಹುದು.

ಹಾಗು ಗುಲಾಬಿ ಮತ್ತು ಚಾಕೊಲೇಟ್ ಬಣ್ಣದ ಕಂಬಗಳನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಹೂಗುಚ್ಛಗಳನ್ನು ನಾವು ಇಲ್ಲಿ ನೋಡಬಹುದು.

ಲೈಟ್ ಗಳನ್ನು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರವು ಒಂದು ಸಂಪಿಗೆ ರೋಡ್ ನ ಚಿತ್ರವಾಗಿದೆ.

ಇದು ಒಂದು ಕ್ರೈಸ್ತ ಧರ್ಮದ ಮಂದಿರವಾಗಿದೆ.

ಯೇಸುವಿನ ಭಾವಚಿತ್ರಗಳನ್ನು ಹಾಗು ವಿಗ್ರಹಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಕಪ್ಪು ಬಣ್ಣದ ಗೇಟ್ಗಳನ್ನು ಕಾಣಬಹುದು ಮಕ್ಕಳ ಕಾರ್ ಗಳನ್ನು ನಾವು ಕಾಣಬಹುದು.

ಇಬ್ಬರು ಹುಡುಗಿಯರು ಹಾಗೆ ಕಪ್ಪು ಬಣ್ಣದ ಗೇಟ್ ಗಳನ್ನು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಎಲ್ಲ ತರಹದ ಕಿರಾಣಿ ಸಾಮಾನುಗಳನ್ನು ನೋಡಬಹುದು ಹಾಗೂ.

ಹಾಗೆ ಒಂದು ಫ್ರಿಡ್ಜನ್ನು ನೋಡಬಹುದು ಫ್ರಿಡ್ಜಿನ ಮೇಲೆ ಇಟ್ಟಿರುವ ನೀರಿನ ಬಾಟಲಿಯನ್ನು ನೋಡಬಹುದು.

ಹಾಗೆ ಬ್ಯಾಟ್ ಹಿಡಿದು ನಿಂತಿರುವ ಒಂದು ಹುಡುಗನನ್ನು ನೋಡಬಹುದು.

ಕೆಂಪು ಬಣ್ಣದ ಕಾರ್ಪೃಟ್ಗಳನ್ನು ನೋಡಬಹುದು ಹಾಗು ಎಲ್ಲ ತರಹದ ಬಟ್ಟೆಗಳನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಹಾಗೂ ಬೈಕ್ ಮತ್ತು ಸ್ಕೂಟಿ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನಾವು ಇಲ್ಲಿ ಕಾಣಬಹುದು.

ಎರಡು ಉದ್ದವಾದ ಲೈಟ್ ಕಂಬಗಳನ್ನು ನೋಡಬಹುದು ಹ.

ಇಲ್ಲಿ ನಾವು ಸುತ್ತಮುತ್ತಲಿನ ಗಿಡಮರಗಳನ್ನು ನಾವಿಲ್ಲಿ ನೋಡಬಹುದು.

ಕುರ್ಚಿಗಳು ಹಾಗೂ ಕಿಟಕಿಗಳನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ನಡೆದುಕೊಂಡು ಹೋಗುತ್ತಿರೊದನ್ನು ಕಾಣಬಹುದು.

ಇದು ಒಂದು ಬಗೆಯ ತಿಂಡಿ ಆಗಿದೆ.

ಹಾಗೆ ಮೂರು ಚಮಚಗಳಿವೆ ಒಂದು ಕಪ್ಪು ಬಣ್ಣದ ಪ್ಲೇಟ್ ಇದೆ ಹಾಗೆ ಒಂದು ಬೌಲ್ ಇದೆ.

ಇಲ್ಲಿ ನಾವು ಸುಮಾರು ಜನಗಳನ್ನು ನೋಡಬಹುದು.

ದು ಗುಡಿಸಲಿನ ಪಕ್ಕ ಕೊಳಲನ್ನು ಮಾರುತ್ತಿರುವ ವ್ಯಕ್ತಿಯನ್ನು ನೋಡಬಹುದು.